ಇದೊಂದು ಪೆಟ್ರೋಲ್ ಬಂಕ್ ಸನ್ನಿವೇಶ ಹೆಚ್.ಪಿ ಪೆಟ್ರೋಲ್ ಬಂಕ್ ಆಹ್ಹ್ ಕೆಲವು ಜನರು ಪೆಟ್ರೋಲ್ ಹಾಕಿಸಿಕೊಳ್ಳಲು ಹೋಗುತ್ತಿದ್ದಾರೆ ತುಂಬಾ ಜನರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಉದ್ಯಾನವನದ ಸನ್ನಿವೇಶವನ್ನು ತೋರಿಸಿದ್ದಾರೆ ಅಲ್ಲಲ್ಲಿ ಜನರು ಕಾಣಿಸು--

ಇದು ಒಂದು ದೊಡ್ಡ ಪೆಟ್ರೋಲ್ ಬಂಕಿನ ಸನ್ನಿವೇಶ ದೊಡ್ಡ ದೊಡ್ಡ ಲಾರಿಗಳು ಸಹ ಬಂದು ನಿಂತಿವೆ ಪೆಟ್ರೋಲ್ ಡೀಸೆಲ್ ಇವುಗಳನ್ನು --

ಭರ್ತಿ ಮಾಡಿಕೊಳ್ಳಲು ಬಂದಿವೆ ಹಾಗು ತುಂಬಾ ಜನರು ಸಹ ಕಾಣಿಸುತ್ತಿದ್ದಾರೆ ಹೆಚ್_ಪಿ ಎನ್ನುವ ಒಂದು ಪೆಟ್ರೋಲ್ ಬಂಕಿನ ಸನ್ನಿವೇಶ.